ಈ ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದು ಕಾರ್ .

ಚಿತ್ರದಲ್ಲಿ ನೋಡುತ್ತಿರುವಂತಹ ಒಂದು ಪಾರ್ಕ್ .

ಟೈಲ್ಸ್ ಪಾರ್ಟಿಕಲು ದೊಡ್ಡ ದೊಡ್ಡ ಪಾರ್ಟಿಕಲ್ಸ್ ಇವೆ ಮತ್ತು --

ಅಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು ಕಾಣಿಸುತ್ತಿವೆ.

ಮತ್ತು ಗಿಡ ಸಣ್ಣ ಸಣ್ಣ ಗಿಡಗಳು ಕಾಣಿಸುತ್ತಿವೆ.

ಮತ್ತು ಇಲ್ಲಿ ತರ ತರಹದ ಬ್ಯಾಂಡ್ ಬ್ರಾಂದಿ ಸಿಗುತ್ತದೆ.

ಅನ್ ಅಲ್ಲಿ ಹೊಳೆಯಲ್ಲಿ ಹರಿತಕಂತಹ ನೀರು--